ಈ ಚಿತ್ರದಲ್ಲಿ ನಾವು ಅಲಂಕಾರದಿಂದ ಕಾಣುವ ಸಸಿಗಳನ್ನು ಇಲ್ಲಿ ಕಾಣುತ್ತೇವೆ ಆ ಸಸಿಗಳಿಗೆ ನೀರನ್ನು ಬಿಡಲು ಒಬ್ಬ ಮಹಿಳೆಯು ನೀರನ್ನು ಬಿಡುತ್ತಿರುವುದನ್ನು ಇಲ್ಲಿ ನಾವು ಕಾಣುತ್ತೇವೆ.

ಈ ಚಿತ್ರದಲ್ಲಿ ತ್ರಿಚಕ್ರ ವಾಹನಗಳನ್ನು ನಾವು ಕಾಣುತ್ತಿದ್ದೇವೆ ಹಾಗೂ ಅದರಲ್ಲಿ ಜನರು ಕುಳಿತುಕೊಂಡಿರುವುದನ್ನು ಈ ಚಿತ್ರದಲ್ಲಿ ಕಾಣಬಹುದು. ಒಬ್ಬ ಯುವಕನು ಇದರಲ್ಲಿ ನಡೆದುಕೊಂಡು ಹೋಗುವುದನ್ನು ಇಲ್ಲಿ ನಾವು ಕಾಣುತ್ತೇವೆ.

ಇದರಲ್ಲಿ ಅನೇಕ ರೀತಿಯ ಓದುವ ಪುಸ್ತಕಗಳನ್ನು ಇಲ್ಲಿ ನಾವು ಕಾಣುತ್ತೇವೆ ಹಾಗು ಅನೇಕ ರೀತಿಯ ಬಣ್ಣದ ಪೆನ್ಸಿಲ್ಗಳನ್ನು ನೋಡುತ್ತೇವೆ ಮತ್ತು ಗಮ್ಗಳನ್ನು ಇಲ್ಲಿ ಕಾಣುತ್ತೇವೆ.

ಈ ಚಿತ್ರದಲ್ಲಿ ನಾವು ಕಾಣೋದಾದ್ರೆ ಮಧ್ಯದಲ್ಲಿ ಗಣೇಶವನ್ನು ನಾವು ಕಾಣಬಹುದು ಹಾಗೆ--

ಇಬ್ಬರು ಯುವಕರು ಇಲ್ಲಿ ಕುಳಿತುಕೊಂಡಿದ್ದಾರೆ ಹಾಗೂ ಅದನ್ನ ಅಲಂಕೃತಇಂದ ಮಾಡಿದ್ದಾರೆ

ಈ ಚಿತ್ರವು ನೋಡುವುದಾದರೆ ಇದು ಒಂದು ಶಾಲೆಯ ಅವರಣ ರೀತಿಯಲ್ಲಿ ಇಲ್ಲಿ ಕಾಣಿಸುತ್ತಿದೆ ಇಲ್ಲಿ ನೋಡುವುದಾದರೆ ಅನೇಕ ರೀತಿಯ ಮರಗಳು ಮತ್ತು ಸಸಿಗಳನ್ನು ಇಲ್ಲಿ ನೆಟ್ಟಿಸಿರುವದನ್ನ ನಾವು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಕಾಣುವುದಾದರೆ ಇದು ಒಂದು ಪೈಂಟ್ ನ ಅಂಗಡಿಯಾಗಿ ಕಾಣಿಸುತ್ತದೆ ಹಾಗು ಇದರ ಮುಂದೆ ಒಂದು ದ್ವಿಚಕ್ರ ವಾಹನವು ಇದ್ದು ಅನೇಕ ರೀತಿಯ ಪೈಂಟ್ಗಳನ್ನು ನಾವು ಕಾಣಬಹುದಾಗಿದೆ.